ನಾನು ನೋಡಿದ ಪ್ರಕಾರ ಇದು ಒಂದು ಬೇಕರಿ ಈ ಬೇಕರಿ ಯಲ್ಲಿ ಬನ್ನು ಹಾಗೆ ದಿಲ್ ಪಸಂದ್ ಹಾಗೆ ನೀವು ಡ್ರೈ ಜಾಮೂನ್ ಸಹ ನೋಡಬಹುದು.

ಈ ಸರ್ವಿಸ್ ಅಂತ ಇದೆ ಈ ಬಸ್ ನಲ್ಲಿ ಈ ಬಸ್ ನೊಳಗಡೆ ಜನ ಕೂತಿದ್ದಾರೆ ಇದು ಸ ಸಫಾರಿ ಹೋಗುವುದು ಸಫಾರಿ .

ಫ್ಲವರ್ ಫಾಟ್ ಸಹಿತ ನೀವು ಕಾಣಬಹುದು ಬುಟ್ಟಿ ಚಿಕ್ಕ ಚಿಕ್ಕ ಬುಟ್ಟಿಗಳು ಸಹಿತ ಕಾಣಬಹುದು ಇದಕ್ಕೆ ಪೇಂಟಿಂಗ್ ಸಹಿತ ಮಾಡಿದ್ದಾರೆ ಒಂದಕ್ಕೆ.

ನಾನು ನೋಡಿದ ಪ್ರಕಾರ ಈ ಫೊಟೊ ದಲ್ಲಿ ಇದು ಒಂದು ಕಲ್ಲು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಒಂದು ಎರಡು ಮೂರೂ ನಾಕು ಐದು --

ಹೂವುಗಳಿಂದ ಸಹಿತ ನೀವು ಅಲಂಕಾರವನ್ನು ಗಮನಿಸಬಹುದು ಹಾಗೆ ಜನಗಳು ಕೂತಿರುವುದನ್ನು ಸಹಿತ ನೀವು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದೊಂದು ಹೊಳೆ ಕೆರೇನು --

ಈ ವಿಧ ಈ ಕಾರ್ಯಾಚರಣೆ ಮಾಡುವ ಕಚೇರಿ ಹಾಗೆ ಇದನ್ನು ಡೆಕೋರೇಷನ್ ಸಹಿತ ಮಾಡಿದ್ದಾರೆ.

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ನೀವು ಒಂದು ನೋಡಬಹದು ಇದು ಒಂದು ಆಟ ಆಡುವ ಒಂದು ಜಾಯಿಂಟ್ ವೀಲ್ ತರ ಹೇಳಬಹುದು ಇದರಲ್ಲಿ ಮೇಲೆ --

ಕ್ ಒಂದಿಷ್ಟು ಜನ ಕುಳಿತಿರುವುದನ್ನು ಸಹಿತ ನೀವು ಗಮನಿಸಬಹುದು ಇದು ಮೇಲೆ ಕೆಳಗೆ ಬರು ಬರುತ್ತದೆ --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಬರಿ ಬಂಡೆಗಳನ್ನೇ ನೋಡಬಹುದು ನೀವು ಹಾಗೆ ಇದರ ಸುತ್ತ ಬಂಡೆಗಳೇ ತುಂಬಿದೆ --

ಹಾಗೆ ಕಲ್ಲುಗಳು ಇದೆ ಚಿಕ್ಕ ಚಿಕ್ಕದ್ದು ಹಾಗೆ ನೀವು ಚಿಕ್ಕ ಚಿಕ್ಕ ಗಿಡಗಳನ್ನು ಮಾತ್ರ ನೋಡಬಹುದು ಇದರ ಸುತ್ತ ಖಾಲಿ ಪ್ರದೇಶ ಅಂತ ಹೇಳಬಹುದು.

ಇದಕ್ಕೆ ಬಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್ ಸಹಿತ ಮಾಡಿದ್ದಾರೆ ಅದರ ಮುಂಭಾಗದಲ್ಲಿ ಗವರ್ನಮೆಂಟ್ ಬಸ್ ಅನ್ನು ನೋಡಬಹುದು.

ಡ್ಯಾನ್ಸ್ ಹಾಡುವುದಕ್ಕೆ ರೆಡಿ ಆಗಿದ್ದರೆ ಅಂತ ಅನಿಸುತ್ತದೆ ಇದರ ಸುತ್ತಲುವೆ--

ಬೀನ್ಸ ಕ್ಯಾರೆಟ್ ಅನ್ನು ಸಹಿತ ನೀವು ಗಮನಿಸಬಹುದು.